ನಿಮಿಗೆ ಇವತ್ತೆಂತಾ ಮತ್ತೆ ವಿಶೇಷ. ಇವತ್ತು ಇವತ್ತು ಏನಿಲ್ಲ ವಿಶೇಷ ಅದೇ ಹಬ್ಬದ್ದೆ ವಿಶೇಷ ಅದೇ ಅಡಿಗೆಯಾಗ್ಬೇಕು ಅದರೊಟ್ಟಿಗೆ ನಿಮ್ಮತ್ರ ನಮ್ಮ್ ಗೆಳೆಯನತ್ರ ಒಂದ್ ಮಾತಾಡ್ವ ಅಂತ

ನಿಮ್ಗೊಂದು ದೀಪಾವಳಿ ಹಬ್ಬದ್ದು ವಿಶೇಷ ಶುಬಾಶಯಗಳನ್ನು ಹೇಳ್ಬೇಕಲ್ಲಾ.

ಹಾಗೆ ಮನೇಲೆಲ್ಲಾ ಸೌಖ್ಯಲ್ಲ?

ಅಮ್ಮ ಏನ್ಮಾಡ್ತಾರೆ ಮನೆಲ್ಲಿ ಅಡಿಗೆ ಎಲ್ಲ ಮಾಡ್ತಿದ್ದಾರಾ? ಹ ಅಮ್ಮಾ ಅಡಿಗೆಯದ್ದೇ ತಯಾರಿ ಅಜ್ಜಿ ಎಲ್ಲರೂ ಒಟ್ಟಿಗೆ ಇದ್ದಾರೆ. ಹೌದಾ ಹ್ಮ್ ಯಾರಾದ್ರೂ ನೆಂಟ್ರೆಲ್ಲಾ ಎಲ್ಲ ಬರ್ತಾರಾ ಮನೆಗೆ? ನೆಂಟ್ರು ಇವತ್ತಿಲ್ಲಾ ನಾಳೆ ಬರುವಾ ನಾಳೆ ಬಂದಾರು ಎಲ್ಲಾ.

ಮತ್ತೇ ವಿಶೇಷ ದೀಪಾವಳಿಯದ್ದು? ಮತ್ತೇ ಎಂತ ವಿಶೇಷ ಅದೇ ಅಮ್ಮನ್ ಮನೆಗೆ ಹೋಗ್ಬೇಕು ದೀಪಾವಳಿಗೆ.

ಹಾ ಅಮ್ಮನ ಮನೆಗೆ ನಾನು ಗಂಡನ್ ಮನೆಲ್ಲಿ ಇದ್ದೇನಾ.

ಹೋ ಹಾ ಹಾಗೆ ತವರಿಗೆ. ಹಾ ತವರಿಗೆ ತವರಿಗೆ ಹೋಗುದಾ ಅಲ್ಲಿ gift ಎಲ್ಲಾಇದು ಉಡುಗೊರೆ ಕೊಡ್ತಾರಲ್ಲಾ

ಅದೇ ಖುಷಿ ಏನ್ ಕೊಡ್ತಾರೆಂತ .

ಅದು ಹಬ್ಬಕ್ಕೆ ಏನಾದ್ರು ತವರಿನ ಮನೆ ಒಳ್ಳೆ ಆಗುದು. ಹೌದೌದು ಅದಿಕ್ಕೆ ಓಡುದು ಮನೆಗೆ ಓಡುದು ಎಂತ ಕೊಡ್ತಾರೇ ಅಂತ

ಅಪ್ಪನ್ ಅಮ್ಮನ್ ನೋಡಿದಾಗು ಆಗತ್ತೆ ಹಬ್ಬ celebration ಆಚರಣೆ ಮಾಡಿದಾಗು ಆಗ್ತದೆ. ಅದೇ ಅದೇ ನಿಮ್ಮ ಇಲ್ಲಿ ಮನೆಯಲ್ಲಿ ಗೌಜಿ ಇಲ್ವಾ? ಇಲ್ಲಿ ಇಲ್ಲಿ ಆಚರಣೆ ಬೇರೆ ನಮ್ದು ಅಮ್ಮನ್ ಮನೆಯಲ್ಲಿ ಆಚರಣೆ ಬೇರೆ ಹಾಗೆ. ಹೋ ಹೋ ಹೋ okay ಇಲ್ಲಿಯೆನ್ ವ್ಯತ್ಯಾಸ? ವ್ಯತ್ಯಾಸ ಅಂದ್ರೆ ಇಲ್ಲಿ ಸ್ವಲ್ಪ ರೀತಿ ರಿವಾಜು ಎಲ್ಲಾ ಬೇರೆ ಹಬ್ಬ ಅದೇ ಅಂದ್ರೆ ದೀಪಾವಳಿ ಅಂದ್ರೆ ಅದೇ ಪಟಾಕಿ ಸಿಡ್ಸುದು ಅದೆಲ್ಲಾ ಹೌದು ಬಲಿಂದ್ರ ಪೂಜೆ ಇದೆಲ್ಲಾ ಬರುತ್ತೆ ನಮ್ಮೂರಲ್ಲಿ ಹಾಗಿಲ್ಲ ಬಲಿಂದ್ರ ಪೂಜೆ ಎಲ್ಲಾ ಮಾಡುದಿಲ್ಲಾ ನಮ್ಗೆ

ಹೌದೌದ್ ಹ್ಮ್. ಹಾಗೆ ಹಾಗೆ ತುಂಬ ಖುಷಿಯಾಯ್ತು ಕರೆ ಮಾಡಿದ್ದಕ್ಕೂ . ಸರಿ ನಂಗು ಖುಷಿಯಾಯಿತು ನಿಮ್ಮತ್ರ ಮಾತಾಡಿ

ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇದೆ ಬರುವ June ತಿಂಗ್ಳಲ್ಲಿ ನಾವು ಕಲ್ತಹಂತ ಶಾಲೆಯ ಎಪ್ಪತೈದ್ನೇಯ ವರ್ಷದ ಅಮೃತ ಮಹೋತ್ಸವ ಜರುಗಲಿದ್ದು ಅದರ ಬಗ್ಗೆ ಚರ್ಚಿಸಲು ನಾವು ಇವತ್ತು ಸಭೆ ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನ ಚಂದಗಾಣಿಸ್ಬೇಕಂತ ನಮ್ಮ ಶಾಲೆಯ ಅಧ್ಯಾಪಕ ವೃಂದದವರು ಮತ್ತೆ ಹಳೆ ವಿದ್ಯಾರ್ಥಿಗಳು ತುಂಬ ಪ್ರಯತ್ನ ಪಡುತ್ತಿದ್ದಾರೆ. ಅವರ ಜೊತೆಗೆ ನಾವುಸಹ ಅವರಿಗೆ ನಿಮ್ಮ ಸಹಾಯ ನೀಡೋಣ. ಸಹಾಯ ಅಂದ್ರೆ ಖಾಲಿ ಧನ ಸಹಾಯ ಅಷ್ಟೇ ಅಲ್ಲಾ ಅದ್ರ ಜೊತೆಗೆ ಅಧ್ಯಾಪಕರು ಏನೂ ಚಿಂತೆ ನಡ್ಸಿದ್ದಾರೆಂದ್ರೆ ಎಲರಿಗೂ ಅಹ್ವಾನ ಪತ್ರಿಕೆಯನ್ನು ಆದಷ್ಟು ಅವರವರ ಮನೆಗೆ ಹೋಗಿ ಹಂಚಿ. ಅವರನ್ನು ಆಹ್ವಾನಿಸೋಣ ಅಂತ ಆಲೋಚನೆ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಆ ವಿಷಯದಲ್ಲಿ ನಾವು ಸಹಾಯ ಮಾಡ್ಬೋದು ಸಂಜೆ ನಂತರ ನಮ್ಮ ಆ ಏನು ಕೆಲಸ ಮುಗಿಸಿದ ನಂತರ. ಸ್ವಲ್ಪ ಹೊತ್ತು ಆ ಕೆಲ್ಸದಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಳ್ಳೋಣ ಅನ್ನೋದೊಂದು ನನ್ನ ಅಭಿಪ್ರಾಯ ಅದರ ಬಗ್ಗೆ ನಿಮ್ಮಲ್ಲಿ ಚರ್ಚಿಸೋಣ ಅಂತ ಅನ್ಕೊಂಡೇ ಅದ್ರ ಜೊತೆಗೆ ನಮಗೆ ರಜಾ ದಿನ ಇರುತ್ತೆ ಆವತ್ತು ಸಹ ಹೋಗಿ. ನಾವು ಅವರಿಗೆ ಈ ವಿಷಯದಲ್ಲಿ ಸಹಾಯ ಮಾಡ್ಬೋದು, ಅಷ್ಟೇ ಅಲ್ಲದೆ ಈ ಸ್ವಚ್ಛತಾ ಕಾರ್ಯಕ್ರಮವನ್ನ ಆದಷ್ಟು ಬೇಗ ಮಾಡ್ಬೇಕು ಅಂದ್ರೆ ತುಂಬ ಸ್ವಚ್ಛತೆ ಎಲ್ಲಾ ಮಾಡ್ಲಿಕ್ಕೆ ಇರ್ತದೆ ಆ ತುಂಬ ಜನ ಹಳೆ ವಿದ್ಯಾರ್ಥಿಗಳು. ಅಥವಾ ಊರಿನವರು ಗಣ್ಯರು ಎಲ್ಲಾ ಬರ್ಲಿಕ್ಕಿದ್ಧಾರೆ ಹಾಗಾಗಿ ಆದಷ್ಟು ಶಾಲೆನ ಸ್ವಚ್ಛಗೋಳಿಸ್ಬೇಕು ಹಾಗಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನ ಆದಷ್ಟು ಬೇಗ ನಡೆಸುದು ಉತ್ತಮ ಅಷ್ಟೇ ಅಲ್ಲದೆ. ಕಳೆದ ವಾರ ಹಳೆವಿದ್ಯಾರ್ಥಿಗಳು ಒಂದು ಗುಂಪಿನವರು ಶಾಲೆಯ ಅಮೃತಮಹೋತ್ಸವಕ್ಕೆ ವಿದ್ಯುತ್ ಅಲಂಕಾರವನ್ನ ನೀಡ್ಲಿಕ್ಕೆ ಅಂದ್ರೆ ಅವ್ರ ಕಡೆಯಿಂದ ನೀಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅಂದ್ರೆ ನಾವೆಲ್ಲಾರೂ ಒಪ್ಪಿದ್ರೆ ನಮ್ಮ ಕಡೆಯಿಂದ ನಾವು ಹೂವಿನ ಅಲಂಕಾರವ ಅಥ್ವಾ ಏನಾದ್ರು ಒಂದು ನಮ್ಮ ಕಡೆಯಿಂದ ಕೊಡೋಣ ಅಂತಾ ಈ ಬಗ್ಗೆ ನಾವು ಚರ್ಚಿಸೋಣ. ಆ ಚರ್ಚೆ ಸರಿಯಾಗಿ ಅಥವಾ ಎಲ್ಲರೂ ಒಗ್ಗಟ್ಟಿನಲ್ಲಿ ಹಣ ಕೊಡುದಾದ್ರೆ ಈ ವ್ಯವಸ್ಥೆವನ್ನ ಒಂದು ನಾವು ಮಾಡೋಣ ಆಗೂದಿದ್ರೆ ಆದಷ್ಟು ಬೇಗ ಆಡಳಿತ ಮಂಡಳಿಗೆ ತಿಳ್ಸೋಣ. ನಮ್ಮ ಕಡೆ ಇತರ ಇತರ ಕೊಡ್ತೇವೆ ಅಂತ ಆ ಅದೇ ಅಲ್ಲದೆ ನಾವು ಕಲ್ತ ಶಾಲೆ ಅದ್ಕೆ ಕೊಡ್ಲಿಕ್ಕೆ ನಮ್ಗೆನ್ ಅಷ್ಟು ಬೇಜಾರು ಆಗುದಿಲ್ಲಾ ಯಾಕಂದ್ರೆ ನಾವಿವತ್ತು ಸಮಾಜದಲ್ಲಿ ಯಾವುದೇ. ಸ್ಥಾನದಲ್ಲಿ ಸ್ಥಾನಮಾನದಲ್ಲಿರ್ಬೇಕಾದ್ರುಸ ಕಲ್ತಂತೆ ನಾವು ಕಲ್ಸಿದಂತ ಶಾಲೆ ಅಥವಾ ನಮಗೆ ಕಲಿಸಿದಂತ ಅಧ್ಯಾಪಕರು ಆ ಒಳ್ಳೆ ಒಂದು ಜಾಗದಲ್ಲಿ ಇದ್ದಾರೆ ಅವರಿಂದಾಗಿ ನಾವೀಗ ಏನಿದ್ದವೆ ಅದಕ್ಕೆಲ್ಲಾ ಅವ್ರೆ ಕಾರಣ. ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲಾ ಮತ್ತೆ ಅಷ್ಟೇ ಅಲ್ಲದೆ ಆವತ್ತು ತುಂಬ ಹಳೆವಿದ್ಯಾರ್ಥಿಗಳು ಬರೋ ಕಾರಣ ಕೆಲವ್ರನ್ನ ನಾವು ಶಾಲೆಯನಂತ್ರ ಸಿಕ್ಕೆ ಇರ್ಲಿಲ್ಲಾ ಅವ್ರನ್ನೆಲ್ಲಾ ಸಿಕ್ಕಂತಾಗುತ್ತೆ. ಅಥ್ವಾ ಈ ಶಾಲೆಯ ಒಂದು ಇಷ್ಟು ತನಕ ಇಂತ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡಿಲಿಲ್ಲಾ ಹಾಗಾಗಿ ಈ ಕಾರ್ಯಕ್ರಮವನ್ನು ಅದಷ್ಟು ಚಂದ ಗಾಣಿಸ್ಬೇಕು ಅಥವಾ ಇನ್ನು ಎಷ್ಟೂ ದಿನದ ತನಕ ಆ ಜನರು ನೆನಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಬೇಕು. ಆಥರ ಆಗ್ಬೇಕು ಅಂತ ಎಲ್ಲರೂ ಕನ್ಸ್ ಕಟ್ಟಿದ್ದಾರೆ so ಹಾಗಾಗಿ ಎಲ್ರು ಸಹ ಈ ಕಾರ್ಯಕ್ರಮಕ್ಕೆ ನಮ್ಮಿಂದ ಆದಷ್ಟು ಆ ಸಹಾಯ ಮಾಡೋಣ ನಿಮ್ಮಲ್ಲಿ ಏನಾದ್ರು ಆಲೋಚನೆಗಳು ಏನಾದ್ರು ಇದ್ರೆ ಅದನ್ನು. ಸಹ ನಮ್ಗೆ ತಿಳ್ಸಿ ಅದ್ರಬಗ್ಗೆ ಸ ಮಾತಾಡೋಣ ಎಲ್ಲಾ ಒಳ್ಳೇದಾಗ್ಲಿ ಅಂತ ನನ್ನದೊಂದು ಆಶೆ.

ನಾವು ಕಳೆದ ತಿಂಗಳು trekking ಹೋಗಿದ್ವಿ. ಆ ಪುಷ್ಪಗಿರಿ ಬೆಟ್ಟ ಅಂತ ಹೇಳ್ತೇವೆ ಅಥವಾ ಕುಮಾರ ಪರ್ವತ ಅಂತ ಹೇಳ್ತೇವೆ. ಆ ಈ ಕುಮಾರ ಪರ್ವತಕ್ಕೆ ನಾವು ಅಹ್ ಅಹ್ ಚಾ~ ಚಾರಣಕ್ಕೆ ಹೋಗಿರುವಂತದ್ದು. ಕುಮಾರ ಪರ್ವತ ಅಥವಾ ಪುಷ್ಪಗಿರಿ ಬೆಟ್ಟಕ್ಕೆ ಆ ಎರಡು ರೀತಿಯಲ್ಲಿ ಅಥವಾ ಎರಡು ದಾರಿಯಿಂದ ಹತ್ತುಬಹುದು ನಾವು. ಅಹ್ ಒಂದು ಏನಂದ್ರೆ ಅಹ್ ಸೋಮವಾರ ಪೇಟೆಯಿಂದ ಹತ್ತು ಅಹ್ ಹತ್ಕೊಂಡು ಹೋಗ್ಬೋದು ಮತ್ತೆ ಇನ್ನು~ ಇನ್ನೊಂದೇನು ಸುಬ್ರಮಣ್ಯ side ಅಂದ್ರೆ ಸುಬ್ರಮಣ್ಯ ದೇವಸ್ಥಾನ ಇದೆಯಲ್ಲ ಅದ್ರ ಆ ಹತ್ತಿರದಿಂದ ನಾವು ಹೋಗ್ಬೋದು. ಈ ಸುಬ್ರಮಣ್ಯದಿಂದ ಹೋಗುವುದಿದ್ರೆ ನಮ್ಗೆ ಏಳು ಆ ಅಹ್ ಏಳು plus ಏಳು ಅಂದ್ರೆ ಏಳು ಮತ್ತೆ ಏಳು ಅಂದ್ರೆ total ನಮ್ಗೆ ಅಂದ್ರೆ ಒಟ್ಟಾಗಿ ಹದ್ನಾಲ್ಕು kilometre ನಾವು ನಡಿಬೇಕಾಗ್ತದೆ. ಅಂದ್ರೆ ಕಾಲುದಾರಿಯಲ್ಲಿ ಹೋಗ್ಬೇಕಾಗುತ್ತದೆ ಅದೇ ನೀವು ಸೋಮವಾರ ಪೇಟೆಯಿಂದ ಹೋದ್ರೆ ನಿಮ್ಗೆ ಒಟ್ಟಾಗಿ ಒಂದು ಎಂಟು kilometre ಸಿಗ್ಬಹುದು. ನೀವು ಆ ಎಂಟು kilometre ಅಷ್ಟು ನಡ್ದುಕೊಂಡು ಹೋಗ್ಬೇಕಾಗುತ್ತದೆ. ಅಹ್ ಇದಿಷ್ಟು ಕುಮಾರ ಪರ್ವತದ ಬಗ್ಗೆ. ಹಾಗೆ ನಾವು ಅಹ್ ಕುಮಾರ ಪರ್ವತಕ್ಕೆ ಹೋಗ್ಬೇಕು ಅಂತೇಳಿ ಒಂದು ದಿನ ಯೋಜನೆ ಹಾಕ್ಕೊಂಡ್ವಿ ಒಂದು ವಾರದ ಮೊದ್ಲೇ ಯೋಜನೆ ಹಾಕ್ಕೊಂಡಿದ್ವಿ. ಅಹ್ ನಿಜವಾಗಿ ಹೇಳುವುದಾದ್ರೆ ಹಾಗೆ ಯಾರೆಲ್ಲ ಹೋಗುವುದಂತನೂ ನಾವು ಯೋಜನೆ ಮಾಡಿದ್ದೇವೆ ನಾನು, ನನ್ನ ಗಂಡ, ನನ್ನ ಮಗ. ಅಹ್ ಹಾಗೆ ನನ್ನ ಸ್ನೇಹಿತರಿಬ್ಬರು ಹಾಗೆ ಇನ್ನಿಬ್ಬರು ಸ್ನೇಹಿತರು ಹಾಗೆ ಅಂದ್ರೆ ನಾವೊಂದು ಒಟ್ಟಾಗಿ ಏಳೆಂಟು ಜನ ಹೋಗುವ ಅಂತ ನಾವು ಯೋಜನೆ ಮಾಡಿದ್ದೆವು. ಹಾಗೆ ನನಗೆ ಒಂದು ಭಯ ಇತ್ತು ಯಾಕಂದ್ರೆ ನನ್ನ ಮಗ ತುಂಬಾ ಸಣ್ಣ ಇರುವುದ್ರಿಂದ ಅವ್ನಿಗದು ಆ ಎಂಟು kilometre ನಡೆಲಿಕ್ಕೆ ಆಗ್ತದಾ ಇಲ್ವ ಅಂತ ಹೇಳುವಂತ ಭಯ ಇತ್ತು. ಅಹ್ ಆಮೇಲೆ ಸುಮಾರು ಚರ್ಚೆಗಳು ಆದ ನಂತರ ಅವನು ನಡಿತಾನೆ ಅಂತೇಳಿ ಅವನೇ ಒಂದು ಭರವಸೆ ಕೊಟ್ಟ ನಂತರ ನಾವು ಆ okay ಈ ಚ~ trekking ಹೋಗುವ ಅಂತೇಳಿ ನಾವು ಹೊರಟೆವು. ಅಹ್ ಹೊರಡುವ ಮೊದಲು ನಾವು ಕ~ ಕೆಲವೊಂದು ಹ್ಮ್ ಹ್ಮ್ ತಯಾರಿ ಮಾಡ್ಕೊಂಡಿದ್ವಿ. ಅಂದ್ರೆ ನಾವು ಬೆಳಗ್ಗೆ ನಮ್ಗೆ ಮೊದ್ಲೇ ಯಾರೋ ಹೇಳಿದ್ರು ಬೆಳಗ್ಗೆ ನೀವು ಹೊರಟ್ರೆ ಅಲ್ಲಿ ಎತ್ತುವಾಗ ನೀವು ಮಧ್ಯಾಹ್ನ ಆಗ್ತದೆ ಅಂತೇಳಿ. ಹಾಗೆ ನಾವು ಅಹ್ ಬೇಕಾಗುವಂತಹ ಹಣ್ಣುಗಳು ಇರ್ಬಹುದು ಅಥವಾ ನಾವು ಚಪಾತಿ ಅಹ್ ಅನ್ನು ತಯಾರಿ ಮಾಡ್ಕೊಂಡಿದ್ವಿ. ಕಡ್ಲೆ ಬೀಜವನ್ನು ತಯಾರಿ ಮಾಡ್ಕೊಂಡಿದ್ವಿ ಅಹ್ ಬಾಳೆಹಣ್ಣು ಇರ್ಬಹುದು apple ಇರ್ಬಹುದು. ಆಮೇಲೆ ಆ ಮ~ ಈ ಸೆಕೆ ಜಾಸ್ತಿ ಇರುವುದ್ರಿಂದ ಕಲ್ಲಂಗಡಿ ಹಣ್ಣನ್ನು ಇಡ್ಕೊಂಡಿದ್ವಿ ಆ bread ಇರ್ಬಹುದು chips . ಹಾಗೆ ನನ್ನ ಮಗನನ್ನು ನಾನು ಕರ್ಕೊಂಡು ಹೋಗುವುದ್ರಿಂದ ನಾನು chocolate ನ್ನು ಇಟ್ಕೊಳ್ಲೇ ಬೇಕಲ್ವ. ಹಾಗಾಗಿ chocolate ಅಹ್ ಅದು ಸುಮಾರು ನಾವು ಹ್ಮ್ ಹ್ಮ್ ಅಹ್ ಹಿಡ್ಕೊಂಡ್ವಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಆಮೇಲೆ ನೀರು ಬೇಕಾಗಿರುವಂತದ್ದು juice ಇದಕ್ಕೆಲ್ಲ ನಾವು ಹಿಂದಿನ ದಿನವೇ ವ್ಯವಸ್ಥೆ ಮಾಡಿದ್ದೆವು. ಹಾಗೆ ನಾವು ಎಲ್ಲವನ್ನು ಚೀಲದಲ್ಲಿ ಹಾಕಿಕೊಂಡು ಇಟ್ಟಿದ್ದೆವು. ಹಾಗೆ ಬೆಳಗ್ಗೆ ನಾವು ಆ ನಾಲಕ್ಕು ಗಂಟೆಗೆ ನಾವು ಈ trekking ಹೋಗುವಂತಹ ಸ್ಥಳ. ಅಂದ್ರೆ ಸೋಮವಾರ ಪೇಟೆಗೆ ನಾವು ಅಹ್ ನಾಲಕ್ಕು ಗಂಟೆಗೆ ಹೊರಟೆವು ನಮ್ಮ ಸ್ಥಳದಿಂದ. ನಾವು ಅಲ್ಲಿ ಹ್ಮ್ ಅಹ್ ತಲಪುವಾಗ ಸಮಯ ಎಂಟು ಗಂಟೆ ಆಗಿತ್ತು. ಅಂದರೆ ಈ ಸೋಮವಾರ ಕೋಟೆಗೆ ತಲುಪುವಾಗೆ ಎಂಟು ಗಂಟೆ ಆಗಿತ್ತು. ಹಾಗೆ ಅಲ್ಲಿ ನಾವು ಆ ಚಾರಣವನ್ನು ಶುರು ಮಾಡುವ ಮೊದಲು ಅಹ್ ಅಲ್ಲಿ ಒಂದು checkpo~ checkpost ಅಂತ ಇರ್ತದೆ. ಆ checkpost ಅಲ್ಲಿ ಅಹ್ ನಾವು ನಮ್ಮ ಚೀಲಗಳನ್ನೆಲ್ಲ ಅವರಿಗೆ ಅಹ್ ತೋರಿಸ್ಬೇಕಾಗ್ತದೆ ಯಾಕಂದ್ರೆ ಅದ್ರಲ್ಲಿ ಏನೇ plastic ಇದ್ರೂ ಅಥ್ವಾ ಆ ಅಂತಹ ಪರಿಸರಕ್ಕೆ ಹಾನಿವಾಗುವಂತಹ ಯಾವುದೇ ವಸ್ತು ಇದ್ರೂ ಅದನ್ನು ಅವರು. ಅಹ್ ತೆಗೆದುಕೊಂಡು ಅವರ ಪಕ್ಕ ಅವರಲ್ಲಿ ಇಟ್ಕೊಂಡಿರ್ತಾರೆ ಆಮೇಲೆ ನಾವು ತಿರುಗ~ ಅಂದ್ರೆ ವಾಪಸ್ ಬರುವಾಗ ಅದನ್ನು ವಾಪಸ್ ಕೊಡ್ತಾರೆ. ಹಾಗೆಯೇ ಅಲ್ಲಿನ ಪರಿಸರ ಸಂರಕ್ಷಣೆಗೆ ಅವರು ಬೇಕಾದಷ್ಟು ಆ ಕಾರ್~ ಏನ್ ಮುನ್~ ಆ ಮುಂಜಾಗ್ರತ ಕ್ರಮವನ್ನು ಅವರು ಆ ತೆಗೆದುಕೊಂಡಿದ್ದಾರೆ ಯಾಕಂದರೆ. ಅಹ್ ನಮ್ಮಲ್ಲಿ ಎಷ್ಟು plastic ಇದಿಯೋ ಅಷ್ಟೇ plastic ಅನ್ನು ನಾವು ಅಹ್ ಆ ಚಾರಣವನ್ನು ಶುರು ಮಾಡುವಾಗ ಎಷ್ಟು plastic ಇದಿಯೋ ಅದು ನಾವು ವಾಪಸ್ಸು ಬರುವಾಗ್ಲೂ ಅಷ್ಟೇ plastic ಇರ್ಬೇಕು. ಈ ಹ್ಮ್ ಅದೇನಾದ್ರು pla~ plastic ಕಡಿಮೆ ಆಗಿದ್ರೆ ಅವ್ರು ನಮ್ಮದು ನಮ್ಮ ನಾವು ಅದಕ್ಕೆ ದಂಡವೆತ್ತಬೇಕು ಯಾಕಂದ್ರೆ ನಾ~ ಅದ್ರ ಅರ್ಥ ಏನಂದ್ರೆ ನಾವು ಅಲ್ಲಿ plastic ಅನ್ನು ಬಿಸಾಡಿದ್ದೇವೆ ಅಂತ ಅರ್ಥ ಅಲ್ವಾ. ಹಾಗಾಗಿ ಅಹ್ ಇದು ಒಳ್ಳೆಯ ವಿಷಯ ಅಹ್ ನಿಜವಾಗಿ ಹೇಳುವುದಾದ್ರೆ. ಯಾಕಂದ್ರೆ ಪರಿಸರವನ್ನು ನಾವು ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ಉಳಿಸ್ಬೇಕು ಅಲ್ವಾ. ಅಷ್ಟು ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಅದನ್ನು ಕೊಡ್ಬೇಕು ಅಲ್ವಾ. ಆ ಅದು ನನ್ಗೆ ತುಂಬಾ ಖುಷಿಯಾಯ್ತು. ಹಾಗೆ ನಾವು ಅಲ್ಲಿ ಆ checkpost ಲ್ಲಿ ಎಲ್ಲ ಚೀಲವನ್ನೆಲ್ಲ ಪರಿಶೀಲಿಸಿದ ನಂತರ ನಾವು ನಮ್ಮ ಅಹ್ ಕಾಲುಪಯಾಣ ಆ ನಾವ್ ಏನು ಹೇಳ್ತಿವಿ ನಾವು ನಡೆದುಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದೆವು. ಹಾಗೆ ನಡಿತಾ ನಡಿತಾ ನಡಿತಾ ನಾವು ಒಂಭತ್ತು ಗಂಟೆಗೆ ಎಂಟುವರೆ ಒಂಭತ್ತು ಹಾಗೆ ಶುರು ಮಾಡಿದ ಹ್ಮ್ ನಮ್ಮ ಪಯ~ ಪ್ರಯಾಣ ನಾವು ನಮ್ಮ ಏನು ಅಹ್ ನಮ್ಮ ಗಮ್ಯಸ್ಥಾನವನ್ನು ತಲುಪುವಾಗ ಮಧ್ಯಾಹ್ನ ಆ ಒಂದು ಗಂಟೆಯಾಗಿತ್ತು. ಹೀಗೆ ನಡೆಯುವಾಗ ತುಂಬಾ ಅಡೆತಡೆಗಳು ಬಂದವು ಯಾಕಂದ್ರೆ ತುಂಬಾ ಅಹ್ ಕಡಿದಾದ ಸ್ಥಳ ಇರ್ತದೆ. ಅಹ್ ಹಾಗೆ ನಮ್ಗೆ ಅಂದ್ರೆ ಸುಸ್ತಾಗ್ತದೆ ಆಯಾಸ ಆಗ್ತದೆ. ಹ್ಮ್ ಅಹ್ ಅಂದ್ರೆ ಏನ್ ಅಂದ್ರೆ ನ~ ನಡಿಲಿಕ್ಕೆ ಆಗುವುದಿಲ್ಲ so ಈ ಈ ರೀತಿಯ ಪರಿಸ್ಥಿತಿಗಳಿದ್ದಾಗ ಅಂದ್ರೆ ನಾವು ಒಂದು ಗುಂಪಾಗಿ ಹೋಗಿದ್ರಿಂದ ನಮ್ಗದು ತುಂಬಾ ಸುಲಭಾಯ್ತು ನಾವು ನಮ್ಮ. ಗಮ್ಯಸ್ಥಾನವನ್ನು ತಲುಪ್ಲಿಕ್ಕೆ ಸುಲಭವಾಯಿತು. ಅಹ್ ಹಾಗೇನೇ ಮಧ್ಯಾಹ್ನ ಒಂದು ಗಂಟೆ ಆ ಮಧ್ಯಾಹ್ನ ಬಿಸಿಲಿಗೆ ಆದ ಅಹ್ ಸ್ಥಾನವನ್ನು ತಲುಪಿದೆವು. ಆ ತಲುಪಿದ ನಂತರ ಅದು ಒಂದು ಖುಷಿ ಇದೆಯಲ್ಲ ಅದು ಎಲ್~ ಎಲ್ಲಿಯೂ ಸಿಗುವುದಿಲ್ಲ ಯಾಕಂದ್ರೆ ಅಷ್ಟು ಆ ದೂರವನ್ನು ನೀವು ಕ್ರಮಸಿದ್ದೀರ. ಅದೊಂದು ತುಂಬಾ ಖುಷಿಯಾದಂತಹ ವಿಷಯ ಅಂತ ಹೇಳ್ಬೋದು.

ಹಾ ಸೌಖ್ಯ ಮತ್ತೇ ನೀನ್ ಹೇಗಿದ್ದೀಯಾ?

ಹೌದ್ ಹಾ ಮತ್ತೆ tea ಎಲ್ಲ ಆಯ್ತಾ ನಿಂದು? ಹ ನಂದಾಯ್ತು ನಾನು ಮೊನ್ನೆ ನಿಮ್ದು status ನೋಡಿದ್ದೆ ಧರ್ಮಸ್ಥಳಕ್ಕ್ ಹೋದದ್ದಾ ನೀವು? ಸುಬ್ರಹ್ಮಣ್ಯಕ್ಕ್ ಹೋದದ್ದಾ? ಅದ್ ನಾನ್ ಸುಬ್ರಹ್ಮಣ್ಯಕ್ಕೆ ಹೋದದ್ದು.

ಏನ್ ವಿಶೇಷ ಇತ್ತು . ಅದು ವಿಶೇಷ ಅಂದ್ರೇ ಒಂದು ಎಣ್ಣೆ ಅಂದ್~ ಅಂದ್ರೆ ನಮ್ಗೆ ಕಾಣ್ಲಿಲ್ಲ ಅದು ಹಾವು ಸತ್ತಿದ್ದು ಯಾರನ್ನೋ ತಗೊಂಡ್ ಹೋಗುದು ನೋಡಿದ್ರಂತೆ ನಮ್ಮ husband.

ಹಾ ಹಾಗೆ ಅದೂ ಸರ್ಪಸಂಸ್ಕಾರ ಮಾಡ್ಲಿಕ್ಕಂತ ಕಾಣ್ ಎಂತ ಅದು ಕೇಳ್ತಾರಲ್ಲ ದೇವರತ್ರ ಎಲ್ಲಾ ಈಗೆಲ್ಲ.

ಹಾಗೆ ಅದಕ್ಕೆ ತಿಳಿದು ಬಂದಂತೆ ಕಾ ಆ ಅದು ಸರ್ಪಸಂಸ್ಕಾರ ಮಾಡ್ಬೇಕಂತ.

ಆಗ ಅದಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ. ಅದಕ್ಕೇ ಹ್ಮ್ ಆ status ಅಲ್ಲಿ ಹೀಗೆ ದೇವರದ್ದಲ್ವ ಒಂದು ಹಾಕಿದ್ದೆ ಹ ಹ.

ಹೌದೌದು family ಸಮೇತ ಅಂದ್ರೆ ನಾವ್ ನಾವೇ ಇರುದು ಗಂಡ, ಮಕ್ಕಳು ಹಾಗೆ ಮತ್ತೆ ಅತ್ತೆ ಬಂದಿದ್ರು ಅವರು ಒಂದ್ ಗಾಡಿ ಮಾಡ್ಕೊಂಡು ಹೋದದ್ದು.

ಹಾ ಮತ್ತೆ bus ಅಲ್ಲೆಲ್ಲ ಹಾಗು ಆಗುದಿಲ್ಲ ನಂಗೆ ಅಂದ್ರೆ ವಾಂತಿಯೆಲ್ಲ ಉಂಟು ಒಂದೇ journey ಕೆಲವರಿಗೆ ಆಗುದಿಲ್ಲಲ್ಲ?

ಹ ಅಂದ್ರೆ ಅಲ್ಲಿ ಹೋಗಿದ್ವಿ ಮತ್ತೆ ಅಲ್ಲಿ ಒವ್ ಅಂದ್ರೆ ಇವತ್ತು ಸರ್ಪಸಂಸ್ಕಾರ ಇದ್ರೆ ನಿನ್ನೆ ಹೋಗ್ಬೇಕು ಹಾಗೆ.

ಹ ಬೆಳಗ್ಗೆ ಬೇಗ ಅಂದ್ರೇ ಬೇಗ ಅಂದ್ರೆ ಬೇಗ ಒಂದು ಐದು ಗಂಟೆಗೆ ನಾವು ಅಲ್ಲಿ ಒಂದು ಇದು ನದಿಯುಂಟು ಸ್ನಾನ ಮಾಡಿ ಬರ್ಬೇಕು ನಾವು.

ಹೌದೌದು ಕ್ರಮ ಉಂಟು ಅಂದ್ರೇ ಇದು ಅದಕ್ಕೆಲ್ಲ ಇದು ಒಗ್ಗರಣೆ ಹಾಕಿದ್ದೆಲ್ಲ ತಿನ್ಬಾರ್ದು ಅದು ದೇವಸ್ಥಾನದ್ದು ಮಾತ್ರ ಊಟ ಅದಕ್ಕೆ ನಾವು ಹೋಗುವಾಗ non-veg ಎಲ್ಲ ಬಿಡ್ತೇವಲ್ಲ ನಾವು ಒಂದು fifteen days ಮೊದ್ಲೇ ಬಿಡ್ತೇವೆ ಹದಿನೈದು ದಿವ್ಸದ.

ಹೌದೌದು ಮತ್ತೆ ಅಲ್ಲಿದ್ದು ಆ ಎಲ್ಲ ಬೇರೆ ಆಹಾರ ಎಲ್ಲ ತಗೋಳ್ಬಾರ್ದು ಅವರು ಕೊಡುವ ಊಟ ಮಾತ್ರ ಊಟ ಮತ್ತೆ ಎಂತ ತಿಂಡಿ ಎಂತ ಕೊಡ್ತಾರೆ.

ಹಾ ದೇವಸ್ಥಾನದಲ್ಲಿ ಅದು ನಮ್ಗೆ ಇದಿಕ್ಕೆ ಮಡಿಯಲ್ಲಿ ಕೂತ್ಕೋಳ್ಳುವವರಿಗೆ.

ಹಾಗೆ ಬೆಳಿಗ್ಗೆ ಬೇಗ ಐದು ಗಂಟೆಗೆ ಸ್ನಾನ ಮಾಡಿ ನಾವ್ ಹೋಗ್ಬೇಕು ಮಡಿಯಲ್ಲಿ ಅಲ್ಲಿ ಸಾರ್ವಜನಿಕ ಪೂಜೆ ಮಾತ್ರ ಅಂದ್ರೆ ಹಾ ನಾವೀಗ ಬೇರೆಯೆ ಮಾಡಿಸುವುದಾದ್ರೆ ಪೂಜೆಗೆ ತುಂಬ ಖರ್ಚಾಗುತ್ತಲ್ಲಾ?

ಹ ಇದಾದ್ರೆ ಸಾರ್ವಜನಿಕ. ಸ್ವಲ್ಪ ಮತ್ತೆ ಅದು ದೇವಸ್ಥಾನ ಕೂಡ ಒಳ್ಳೇ ಸುಬ್ರಹ್ಮಣ್ಯ ಅಲ್ಲ?

ಬಾರೀ ಹಾ ಇದು ತುಂಬ ಪ್ರಸಿದ್ಧಿ ಆದದ್ದು.

ಹ ಮಕ್ಕಳನ್ನು ಕರ್ಕೋಂಡು ಹೋಗಿದ್ವಿ ಅದು ಚಿಕ್ಕಮಗು ನಂದು ಹಾಗೆ ಆದ್ರೂ ಕೂಡ ಕೇಳಿದೆ ಅಂದ್ರೆ ಎಲ್ಲ ಜನಗಳಿರ್ತಾರಲ್ಲ ಬೇರೆ ಬೇರೆ ರೀತಿಯ.

ಊಟ ಎಲ್ಲ ಆಚೆ ಈಚೆ ಆಗ್ತದಲ್ಲ ಹಾಗೆ ಎಂತಾದ್ರೂ ಕಿರಿಕಿರಿ ಆಯ್ತಾ? ಹೌದೌದು ಇಲ್ಲ ಇಲ್ಲ ಅದಕ್ಕೇನ್ ತೊಂದ್ರೆ ಇಲ್ಲ ಅಂದ್ರೆ ನಾವು ಮಕ್ಕಳು ಅಲ್ವಾ ಮಕ್ಕಳಿಗೆಲ್ಲ ಕೊಡ್ಬೋದು biscuits ಅದೆಲ್ಲ ಕೊಡ್ಬೋದಲ್ವಾ.

ಹೌದು ಅದ್ problem ಇಲ್ಲ ಏನಿಲ್ಲ. ನೀವೆಂತ ಅವತ್ತು ಅಲ್ಲಿಂದ ಸಂಜೆನೆ ಬಂದ್ರಾ ಮತ್ತೆ ಇಲ್ಲ ಒನ್ದದಿವ್ಸ ಬಂದ್ರ . ನಾವು ಮುಂಚಿನ ದಿವ್ಸ ಹೋದದ್ದು.

ಅಲ್ಲಿ ಒಂದಿವ್ಸ ನಿಲ್ಬೇಕು ನಾವು ಅಂದ್ರೆ ಅಲ್ಲಿ ಹೆಸರೆಲ್ಲ ಕೊಟ್ಟು ಚೀಟಿಯೆಲ್ಲಾ ಮಾಡ್ಲಿಕ್ಕುಂಟಲ್ವಾ.

ನಾವು first ಗೆ ಪೂಜೆ ಕೂತ್ಕೊಳ್ಳೊ ಮೊದ್ಲು ಇದೆಲ್ಲ ಉಂಟು ಆ ಚೀಟಿ ಎಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಸುತ್ತಿ ಬಂದು ಮತ್ತೆ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಪುರ್ಸೊತ್ತೂ ಆಗುದಿಲ್ಲ ಮರುದಿವ್ಸ ಬೆಳಗ್ಗೆ ಬೇಗ ಅಲ್ವಾ .

ಹ. ಹಾಗೆ ಮುಂಚೆ ಮುಂಚಿನ ದಿನ ಹೋದದ್ದು ಮತ್ತೇ ಆ ದಿವ್ಸ ಮರುದಿವ್ಸ ಪೂಜೆ ಆಗಿ ಸಾಯಂಕಾಲ ಹೊರಡಿದ್ದೇವೆ ನಾವು ಊಟ ಎಲ್ಲ ಆಗಿ. ಹ ಅದೆಂತ ಸ್ನಾನ ಪುನಃ ಮಾಡ್ಬೇಕಂತೆ ಆಮೇಲೆ ಊಟ ಮಾಡ್ಲಿಕ್ಕೆ ಪೂಜೆ ಆದ ಮೇಲೆ.

ಹಾ ಅದು ನಿಜವಾಗಿ ಇದೇ ಇದು ನದಿಯಲ್ಲಿ ಉಂಟಲ್ಲ ನಾವು first ಗೆ ಸ್ನಾನ. ಹೌದೌದು ಸಿಗ್ತದಲ್ಲ ನದಿ ಹೋಗ್ವಾಗ road ಅಲ್ಲಿ. ಸಿಗ್ತದಲ್ಲ ಪಕ್ಕದಲ್ಲಿ. ಹೌದೌದು ಹೌದು ಹ ಅಲ್ಲಿ ಮಾಡ್ಲಿಕ್ಕಂತ ಮತ್ತೆ ಕೆಲವರು ಹೇಳಿದ್ದು ಭಟ್ನವರು ಕೂಡ ಈಗೆಲ್ಲ ಹಾಗೇ ಅಲ್ಲ.

ಜನಗಳು ಮಾಡುದಕ್ಕೂ ಅದು room ಅಲ್ಲಿ ಸ್ನಾನ ಮಾಡ್ಬೋದ್ ಹೇಳಿದ್ರು ಹಾಗೆ ನಾವ್ ತಲೆಗೆಲ್ಲ ಸ್ನಾನ ಮಾಡಿ ಮತ್ತೆ ಹೋಗಿದ್ದು. ಓ ಹಾಗೆ ನಾನೆಂತ ವಿಶೇಷ ಇತ್ತಾ ಎಲ್ಲ ಕೇಳಿ call ಮಾಡಿದ್ದು ಹಾಗೆ ನಿಮ್ಮದು status ಎಲ್ಲ ನೀವ್ ಅಪ್ರೂಪಕ್ಕೆ ಹಾಕುದಲ್ಲ ಹಾಗೆ. ಹೌದೌದು ಅದೇ ಅದು ಮಾಡ್ಬೇಕಲ್ಲ ಅದು ನಮ್ಮ ಮನಸ್ಸಿಗ್ ಕೂಡ ಒಂದಿರ್ತದ್ದಲ್ಲಾ . ಅಹ್ ಹೌದೌದು ಮನಸ್ಸಲ್ಲಿ ಮತ್ತೆ ಅದೇ ಉಳ್ದು ಹೋಗುತ್ತೆ ಹಾಗೆ ಮಾಡಿದ್ದು .

ಮತ್ತೆ ನೋಡುವ. ಬನ್ನಿ, ನೀವೂ ಕೂಡ .

ಅದೇ ಮತ್ತೆ ನೀವು ಹೇಗಿದ್ದೀರಾ ಎಲ್ಲ ನಿಮ್ಮ family ಎಲ್ಲ ಹೋಗಿದ್ರಾ ಅಲ್ಲಿಗೆ? ಇಲ್ಲ ಇಲ್ಲ ನಮ್ಮದು ಈ ಸಲ ಹೋಗ್ಲಿಲ್ಲ ಹೋದ ವರ್ಷ ಹೋಗಿದ್ವಿ.

ವಿಶೇಷ ಎಂತ ಇಲ್ಲ family ಎಲ್ಲ ಒಟ್ಟಿಗೆ ಹೋದದ್ದು ಹೀಗೇನೆ.

ಅದೇ ನಾವು ಕೂಡ ಮಕ್ಕಳಿಗೆ ರಜೆ ಇರುವಾಗ ಒಳ್ಳೇ ಖುಷಿ ಆಗುತ್ತೆ ಎಲ್ಲರೂ ಒಟ್ಟಿಗೆ ಹೋಗುದಲ್ವಾ? ಹೌದೌದು ಎಲ್ಲರಿಗೂ times ಸಾ ಬೇಕಲ್ಲಾ ಹೋಗ್ಲಿಕ್ಕೆ.

ಹಾಗಾದ್ರೆ, ಹ ಸರಿ okay okay ಇನ್ನೊಮ್ಮೆ ಮಾತಾಡುವ.

ಹ hai ಧೀರಜ್ ಹೇಳು ಮತ್ತೆ ಹೇಗೆ ಸಮಾಚಾರೆಲ್ಲಾ? ಹ ಸಮಾಚಾರೆಲ್ಲಾ ಎಂತ ಇಲ್ಲ ಮಾರಾಯ ಮತ್ತೆ ನೀನ್ ಹೇಗಿದ್ದಿ? ಹ ನಾನು ಹುಷಾರಿದ್ದೇನೆ ಮತ್ತೆ ಮನೆಯಲ್ಲಿ family ಎಲ್ಲ ಹೇಗೆ ಹುಷಾರಿದ್ದಾರ? ಹ family ಎಲ್ಲ ಹುಷಾರಿದ್ದಾರೆ ಮತ್ತೆ ನಿನ್ನ ಅಮ್ಮ ಹೇಗೆ ಹುಷಾರಿದ್ದಾರಲ್ಲ?